ಹಾಗೆ ಅಲ್ಲಿ ಎ_ಸಿ ರಿಮೋಟ್ ಅನ್ನು ಸಹ ಇಡಲಾಗಿದೆ.

ಹಾಗೆ ದೂರದಲ್ಲಿ ಒಬ್ಬರು ಮನುಷ್ಯರು ಇದ್ದಾರೆ ಅವರ ಪ್ರತಿಬಿಂಬವು ಸಹ ಆ ಕನ್ನಡಿಯಲ್ಲಿ ಕಾಣಿಸುತ್ತಲಿದೆ.

ಇದರ ಕೆಳಗಡೆ ಒಂದು ಶರ್ಟ್ ಇದೆ ಅದರ ಎಡಭಗದಲ್ಲಿ ಹಾಗು ಬಲಭಗದಲ್ಲಿ ಸಹ ಎರಡು ಶರ್ಟ್ ಗಳಿವೆ.

ಅಂತೆಯೇ ಆ ಎ_ಟಿ_ಎಂ ಮಿಷನ್ ಎದ್ರುಗಡೆ ಹಲವು ಬೈಕ್ ಗಳಿವೆ.

ಅದರ ಹಿಂಭಾಗದ ಗಾಜಿನ ಮೇಲೆ ಆಂಜನಯ್ಯನ ಚಿತ್ರವನ್ನು ಬರೆಯಲಾಗಿದೆ.

ಬ್ಯಾಡ್ಮಿಂಟನ್ ಬ್ಯಾಟ್ ಸೇರಿದಂತೆ ಹಲವು ಆಡುವ ಸಾಮಾನುಗಳು ಇವೆ.

ಹಾಗೆಯೇ ಆ ಕಾರ್ ಇರುವ ಪ್ರದೇಶವನ್ನು ತಗಡದಿಂದ ಕವರ್ ಅನ್ನು ಮಾಡಲಾಗಿದೆ.

ಹಾಗೆ ಅದಕ್ಕೆ ಆಸರೆಯಾಗಿ ಒಂದು ಕಂಬವನ್ನು ನೀಡಲಾಗಿದೆ.

ಹಾಗೆ ಆತ ಅಂಗಡಿಯ ಎದುರಗಡೆ ಒಬ್ಬ ಮನುಷ್ಯನು ಸಹ ಇದಾನೆ ಅವನ ಹತ್ತಿರದಲ್ಲಿ ಇನ್ನೊಬ್ಬ ಮನುಷ್ಯನು ಸಹ ಇದ್ದಾ--

ಇದು ಒಂದು ದೊಡ್ಡ ಅಂಗಡಿ ಇದೆ ಈ ಅಂಗಡಿಯ ಮೇಲೆ ಆದಿಸ್ವರ್ ಎಂದು ಕನ್ನಡ ಹಾಗು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಆ ಕಟ್ಟಡದಲ್ಲಿ ಹದಿನಾರು ತ್ರಿಕೋನಾಕಾರದ ಡಿಸೈನ್ ಗಳನ್ನು ಹೊಂದಿರುವ ಕಟ್ಟಿಗೆ ತರ ಕಾಣಿಸುತ್ತಾ ಇದೆ.

ಗೋಪಿ ಪತ್ತ ಗೋಪಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಸೋಪ್ಪು ಹೀಗೆ ಇನ್ನಿತರ ಹಲವು ತರಕಾರಿಗಳು ದೊರೆಯುತ್ತಿವೆ ಹಾಗೆ ಒಂದು ಟೇಬಲ್ ಇದೆ.

ಆ ಗೇಟಿನ ಎದುರುಗಡೆ ಎರಡು ಬೈಕ್ ಗಳು ಸಹ ನಿಂತಿವೆ.

ಇಲ್ಲಿ ಒಂದು ಚಪ್ಪಲ ಅಂಗಡಿ ಇದೆ.

ಇದರಲ್ಲಿ ಕೆಲ ಮೀನುಗಳು ತಮ್ಮ ಪೂರ್ತಿ ಆಕಾರವನ್ನು ಹೊಂದಿವೆ.

ಇನ್ನು ಕೆಲವು ಮೀನುಗಳು ಕತ್ತರಿಸಿದ ರೂಪದಲ್ಲಿ ಇವೆ.

ಗೋಡೆಯ ಮೇಲೆ ಸಹ ಹಲವು ಬೈಕ್ ಗಳನ್ನು ಅಂಟಿಸಲಾಗಿದೆ ಗೋಡೆಯ ಒಂದು ಭಾಗದಲ್ಲಿ ಒಂದು ಗಡಿಯಾರ ಇದೆ.